ಮಹೋತ್ಸವ ಒಂದು ಡಾನ್ಸ್ ಪೋಗ್ರಾಮ್ ಅಂತಾನೆ ಮಾಡ್ತಾರಾ ಈ ತರ ಪಾರ್ಟಿ ಗಳ ಅಂಥೇಳಿ ಮಾಡ್ತಾರಾ.

ಅನೇಕ ಕಟ್ಟಿಂಗ್ಗಳ ಬಗ್ಗೆ ತಿಳಿದುಕೊಂಡಿರುವುದರಿಂದ ಯೂಟ್ಯೂಬ್ ಅಲ್ಲಿ ಎಲ್ಲಾ ನೋಡುವುದರಿಂದ ಅನೇಕ ತರ ಡಿಸೈನ್ ತಾರಾ ಅನೇಕ ತರ ಡಿಸೈನ್ ಬರತಕ್ಕ್ನತ್ತ ಕಟ್ಟಿಂಗ್ಗಳನ್ನ ಸ್ಪೈಕ್ ಆಗಿರ್ಬಹುದು ಇನ್ ಯಾವದೇ ಕಟ್ಟಿಂಗ್ಸ್ ಅನ್ನ ಮಾಡಸ--

ಇದು ಕೆರೆಯಲ್ಲಿ ಅಡಗವನ್ನು ಒಂದು ನಾನು ಸಾಮಾನ್ಯವಾಗಿ ನೋಡಿರೋದಾದ್ರೆ ನೀವ್ ಕೇರಳದಲ್ಲಿ ಒಂದ್ ಹಬ್ಬದ ಟೈಮ್ ಅಲ್ಲಿ ಈ ರೈ ತೆಪ್ಪ ರೈಸ್ ಅನ್ನು ಬಿಡ್ತಾರೆ ಅದು ನಾನು ಈಗ ಕಣ್ಣಿಂದ ನೋಡಿಲ್ ಟಿವಿ ಅಲ್ಲಿ ನೋಡಿದೀನಿ